ಕಾಲೇಜ್ ಮೇಲ್ಗಡೆ ವೆಟರ್ನರಿ ಕಾಲೇಜ್ ಬೀದರ್ ಅಂತ ಬರ್ದಿದ್ ಕಾಣುಸ್ತಾಯಿದೆ.

ಮತ್ತು ಟು ಲೇಟ ಅಂತ ಬರದಿಂದ ಕಾಣಸ್ತಾಇದೆ.

ಅದೇ ರೀತಿ ಬಹಳಷ್ಟು ಜನ ಕಾಣಿಸ್ತಾ ಇ--

ಮತ್ತು ಮೇಲ್ಗಡೆ ತಗಡಗಳು ಕಾಣಿಸ್ತಾ ಇವೆ.

ಮತ್ತು ಕರೆಂಟಿ ನ ಕಂಬಗಳು ಕಾನಸ್ತಾ ಇದೆ.

ಅದೇ ರೀತಿ ಸ್ಟೀಲ್ ಡಬ್ಬಿ ಮತ್ತು ಬಾಟಲ್ಸ್ ಕೂಡ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಶೌಚಾಲಯ ಕುಡ್ಡಿ ಮತ್ತು ಪೈಪುಗಳು ಕಾಣಿಸ್ತಾ --

ಒಂದು ಲೈಟು ಮತ್ತು ಫೋ ಲೈಟು ಮತ್ತು ಫೋಟೋ ಕಾಣುಸ್ತಾ ಇದೆ.

ಒಂದು ಛಿಡಿ ಮತ್ತು ಮೂರ್ನಾಲ್ಕು ಚೇರ್ ಕೂಡ ಕಾಣುಸ್ತಾಯಿದೆ.